ಅಲ್ಲಿ ಒಂದು ದೊಡ್ಡ ಫ್ರೆಮ ಇದೆ ನೋಡಿ ಫ್ರೆಂಡ್ಸ್ ಆ ಫ್ರೆಮ್ ಗಳಲ್ಲಿ ಕುವೆಂಪು ಇತರಹದ್ದೆಲ್ಲ ಕವಿಗಳು ಮತ್ತೆ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಅವರದ್ದೆಲ್ಲ ಫೋಟೋ ಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಮಾಡಿ ಫೋಟೋ ಗಳನ್ನ ಆ ಫ್ರೆಮ್ ಅಲ್ಲಿ ಅಂಟಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳ ಫೋಟೋಸ್ .

ನೋಡಿ ಫ್ರೆಂಡ್ಸ್ ಇದು ಒಂದು ಸಮುದ್ರದ ತರ. ಒಂದು ಸಮುದ್ರದ ತರ ಇದೆ ನೋಡಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ಸುತ್ತಮುತ್ತ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ . ನೀರು ಎಷ್ಟು ವಿಶಾಲವಾಗಿ ನೀರು ಹಾದು ಹೋಗ್ತಿದೆ ನೋಡಿ ಫ್ರೆಂಡ್ಸ್ ಮತ್ತೆ ಸುತ್ತಮುತ್ತ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲುಬಂಡೆಗಳಿವೆ ಅಲ್ಲೆಲ್ಲ ಸುತ್ತ --

ನೋಡಿ ಫ್ರೆಂಡ್ಸ್ ಇದು ಬಂದು ಒಂದು ವಿಮಾನ ನಿಲ್ದಾಣ ವಿಮಾನ ಬಂದು ಅಲ್ಲಿ ಲ್ಯಾಂಡ್ ಆಗಲು ಒಂದು ದೊಡ್ಡ ವೃತ್ತಾಕಾರವನ್ನು ಹಾಕಿದಾರೆ ಆ ವೃತ್ತಾಕಾರದಲ್ಲಿ ಬಂದು ನಿತ್ಕೊಂಡು ಲ್ಯಾಂಡ್ ಆಗಬೇಕು ಆ ವಿಮಾನ ಆಥರ ಒಂದು ಫ್ಲಾಟ್ ಸರ್ಫೇಸ್ಅನ್ನು ವೃತ್ತಾಕಾರದ ದೊಡ್ಡ ಗ್ರೌಂಡನ್ನ ಹುಡುಕ್ಕತ್ತಾರೆ .

ನೋಡಿ ಫ್ರೆಂಡ್ಸ್ ಇದು ಬಂದು ಯಾವದೋ ಒಂದು ಫ್ಯಾಕ್ಟರಿ ಥರ ಇದೆ ಫ್ರೆಂಡ್ಸ್ ಪಕ್ಕ ಒಂದು ಸೇತುವೆ ಒಂದು ಕಟ್ಟಿದಾರೆ ಒಂದು ರೋಡ್ ಹೋಗಿದೇ ಫ್ರೆಂಡ್ಸ್ ಇದು ಒಂದು ಹೈ ವೇ ಬ್ರಿಜ್ ಇದೆ ನೋಡಿ ಫ್ರೆಂಡ್ಸ್ .